ಇವು ಕಾರಿನ ಟೈಯರ್ ಗಳು ಎಂದು ನಾವು ಹೇಳಬಹುದು ಇಲ್ಲಿ ಹಲವಾರು ಟೈಯರ್ಗಳ--

ಈ ಶೆಡ್ಡನ್ನು ನಿರ್ಮಿಸಿರುತ್ತಾರೆ ಮತ್ತು ಕರೆಯ ಬಂಡೆಗಳನ್ನು ತಳಗಡೆ ಜೋಡಿಸಿರುತ್ತಾರೆ.

ಮತ್ತ ಗುಡ್ಡದ ಅ ಅ ಮಂದಿರದ ಸುತ್ತಮುತ್ತಲಿನ ವ್ಯವಸ್ಥೆ ಕಾಂಪೌಂಡಿನ ವ್ಯವಸ್ಥೆ ಕೂಡ ಇಲ್ಲಿದೆ ಮ--

ಸಾಲಾಗಾರದಲ್ಲಿ ಅವುಗಳನ್ನು ಇಟ್ಟಿರುತ್ತಾರೆ ಮತ್ತು ಎತ್ತಲಾಗ ನೋಡಿದರು ಸಾಲಿನಾಕರದಲ್ಲಿ ಕಾಣುತ್ತಿರುತ್ತೆ ಮತ್ತು ಲೈಟಿಂಗ್ ವ್ಯವಸ್ಥೆ ಕೂಡ --

ಅಸ್ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಹಲವಾರು ವ್ಯಕ್ತಿಗಳು ಅಲ್ಲಿ ನಿಂತಿರುತ್ತಾರೆ ಮತ್ತು--

ಇದು ಒಂದು ಶೆಡ್ ಇನ ಆಕಾರದಲ್ಲಿ ನಿರ್ಮಿಸಿದ್ದಾರೆ.

ಈ ಕ ಕಟ್ಟಡಕ್ಕೆ ಕೆತ್ತಿರುತ್ತಾರೆ ಇದು ಹಲವಾರು ಪಿಲ್ಲರ್ ಗಳನ್ನು ಹೊಂದಿರುತ್ತೆ ಮತ್ತು ಇದು ಒಂದು ಕಲ್ಲಿನ ಕಟ್ಟಡವಾಗಿರುತ್ತೆ ಮತ್ತು ಇದು ಹಳೆಯ ಕಾಲದ ಒಂದು ಪುರಾತನ ಕಾಲದ ಒಂದು--

ದಡವಾಗಿರುತ್ತೆ ಇಲ್ಲಿ ಸಣ್ಣಪುಟ್ಟ ಹುಲ್ಲುಗಳು ಇಲ್ಲಿ ಬೆಳೆದಿರುತ್ತವೆ ಮತ್ತು ದೊಡ್ಡ ದೊಡ್ಡ ಗುಡ್ಡಗಳು ಇಲ್ಲಿ ಸಹ ಇವೆ.

ಈ ವ್ಯಕ್ತಿಯು ಆಟ ಬದಿಯಲ್ಲಿ ನಿಂತಿರುತ್ತಾನೆ ಒಬ್ಬ ವ್ಯಕ್ತಿಯು ಹೆಗಲಿಗೆ ಬ್ಯಾಗ್ --

ಹಾಕಿಕೊಂಡು ಹೋಗುವುದನ್ನು ನೋಡಬಹುದು ಮತ್ತು ದೂರದಲ್ಲಿ ದೊಡ್ಡ ದೊಡ್ಡ ಗಿಡಮರಗಳನ್ನು ಸಹ ಇಲ್ಲಿ ನೋಡಬಹುದು.

ಇವರು ಇದು ಒಂದು ಮಾ ಜನರು ಹಾಕಿಕೊಳ್ಳುವಂತಹ ಒಂದು ಕೋಟ್ಗಳು ಆಗಿರುತ್ತವೆ ಮತ್ತು ಜಬ್ಬಗಳು ಆಗಿರುತ್ತವೆ ಇವು ತರತರದ ಡಿಸೈನಲ್ಲಿ ಜುಬ್ಬಗಳನ್ನು--

ಇದು ಒಂದು ಸೌಂದರ್ಯ ಲಾಬ್ ಲ್ಯಾಬ್ ಎಂದು ಹೇಳಬೋದು.

ಒಂದು ಕಟ್ಟಡವನ್ನು ಹೊಂದಿರುತ್ತೆ ಮತ್ತು ಇದು ಒಂದು ಸುಂದರವಾದ ದೃಶ್ಯವಾಗಿರುತ್ತೆ.

ನೀರಿನ ವ್ಯವಸ್ಥೆ ಕೂಡ ಇಲ್ಲಿದೆ ಹಲವಾರು ಜನರು ಇದ್ರೋಳಗಡೆ--

ದೂರದಲ್ಲಿ ಒಂದು ಸಣ್ಣ ಪುಟ್ಟ ಗಿಡಗಳು ಸಹ ಇಲ್ಲಿ ಕಾಣುತ್ತಾ ಇದ್ದಾವೆ ಮತ್ತು ಒಂದು ಪೈಪಿ ನ --

ಕಾರನ್ನು ಒಬ್ಬ ವ್ಯಕ್ತಿಯು ರಿಪೇರಿ ಮಾಡುತ್ತಿರುತ್ತಾನೆ ಇದು ಒಂದು ಶೆಡ್ಡಿನ ಆಕಾರದ ಒಂದು--

ಕಟ್ಟಡವನ್ನು ನಿರ್ಮಿಸಿದ್ದಾರೆ ಮತ್ತು ಪಿಲ್ಲರ್ ಗಳ ಕಬ್ಬಿಣದ ಪಿಲ್ಲರ್ ಗಳನ್ನು ಇಲ್ಲಿ --

ಮತ್ತು ದೂರದಲಿ ಒಂದು ಸುಂದರವಾದಂತಹ ಒಂದು ಮನೆ ಕೂಡ ಅಲ್ಲಿ ಕಾಣಬಹುದು ಮತ್ತು ಎರಡು ಸಿಂಟೆಕ್ಸ್ ಗಳು ಬ್ಲಾಕ್ ಕಲರ್ ದಾಗ ಸಿಂಟೆಕ್ಸ್ ಗಳು ಕಾಣಬಹುದು ಮತ್ತು ಒಬ್ಬ ವ್ಯಕ್ತಿಯು ನೀರಿನ ನೀರಿನಲ್ಲಿ ಕೈ ತೊಳೆಯುತ್ತಿದಾನೆ.

ಇದು ಒಂದು ಏರ್ಟೆಲ್ ನ ಆಫೀಸ್ ಆಗಿರುತ್ತದೆ ಹಲವಾರು ವ್ಯಕ್ತಿಗಳು ನಿಂತಿದ್ದಾರೆ ಒಳಗಡೆ ಮತ್ತು ಹೊರಗಡೆ.

ಇದು ಒಂದು ಕಾರ್ ತೊಳೆಯುವಂತ ಸ್ಥಳವಾಗಿರುತ್ತೆ ಎಲ್ಲಾದಕ್ಕೂ ಮಿಷಿನನ್ನು ಉಪಯೋಗಿಸುತ್ತಾರೆ ಮತ್ತು ಇಲ್ಲಿ ತರತರಹದ ಕೆಮಿಕಲ್ ಹಾಕಿಕೊಂ ಹಾಕಿ--

ಪೂಜೆಯನ್ನು ಇಟ್ಟುಕೊಂಡಿರುತ್ತಾರೆ ಇಬ್ಬರು ವ್ಯಕ್ತಿ ಸಣ್ಣ ಮಕ್ಕಳು ದೀಪವನ್ನು ಹಿಡಿದುಕೊಂಡು--

ಇದು ಒಂದು ಆಫೀಸ್ ಆಗಿರುತ್ತೆ ಇಲ್ಲಿ ಐ--

ಬರೆಯುವ ಟೇಬಲ್ ದೊಡ್ಡ ಟೇಬಲ್ ಹಾಕರಲ್ಲಿ ಇದನ್ನು--

ಇಲ್ಲಿ ಹಲವಾರು ಮಹಿಳೆಯರು ಮತ್ತು ಪುರುಷರು ಇಲ್ಲಿ ಬತ್ತವನ್ನು ಕೀಳುತ್ತಿದ್ದಾರೆ.

ಹೊಲದಲ್ಲಿ ಒಂದು ಮನೆ ಸಹ ಇದೆ ನೋಡಬಹುದು.

ಮತ್ತು ಒಂದು ಬಿಲ್ಡಿಂಗ್ ಸಹ ಇಲ್ಲಿ ನೋಡಬಹುದು ಮತ್ತು ಪುಟ್ಟ ಪುಟ್ಟ ಮರಗಳು ಎಲ್ಲಿ ಸಹ ನೋಡಬಹುದು ಮತ್ ಯಾವುದೋ ಒಂದ್ ಮದುವೆ ಈವೆಂಟ್ ಇದೆ ಎಂದು ನಾವು ತಿಳಿತಿರುತೇವೆ.